ನೋಡ್ರಿ ಸ್ಕೂಟಿ ಎಷ್ಟು ನೈಸ್ ನಿಂತ್ತವಾ ನೈಸ್ ಪಾರ್ಕಿಂಗ್ ಮಾಡ್ಯರ ಮತ್ತ ಜಿಯೋ ತಾಳಗಿಂದು ಜಿಯೋ ರೀಚಾರ್ಜ್ ಮೊಬೈಲ್ ಮಾಡ್ಕೊಳ್ತಿವಿ ಅಲ ಅಂಗಡಿ ಐತ್ತಿ ಮಸ್ತ್.

ನಾವು ಎಲ್ಲಿ ಹೋಗ್ಬೇಕು ಬಾರಿ ಪ ಪ್ಲೇಸ್ ಇದೆ.

ಮಸ್ತ ಆಯಿತ್ತೆ ಬಿಡಪ್ಪ ರೈಲ್ವೆ ಸ್ಟೇಷನ್ ಇದ ಗಾಡಿ ಪಾರ್ಕ್ ಮಾಡೋಕ್ಕೂ ಮತ್ತೆ ಈ ಸೈಡ್ ಗಾರ್ಡನ್ ಇವಾಗ್--

ಎಲ್ಲ ತರಹದ ಬ್ಯಾರಲ್ ಸಿಗಟಾವ್ ಬಿಡಿಲ್ಲಿ ಟಿಜೋರಿ ಕುರ್ಚಿ--

ಅಂತ ದೊಡ್ದು ಉದ್ದನ್ ಬಿಲ್ಡಿಂಗ್ ಇದೆ ಮಸ್ತ್ ಕಲರ್ ಕೇಸರಿ ಬಾರ್ಡರ್ --

ಕವರ್ ಆಯಿತು ಫೋನ್ ಆಯಿತು ಹೊಸ ಫೋನ್ ಎಲ್ಲ ಸಿಗತ್ತವೆ ನೋಡ್ರಿ ಇಲ್ಲಿ.